ಆಹ್ಹ್ ಇಲ್ಲಿ ಅವ್ರ ಫ್ರೆಂಡ್ಸ್ ಜೊತೆಯೇ ಆದ್ರೂ ಡಿಸ್ಕಸ್ ಮಾಡಿ ಓದಬಹುದು ಅಥವಾ ಯಾವಾದರೂ ಟೀಚರ್ ಜೊತೆ ಡೌಟ್ ಕ್ಲಾರಿಫಿಕೇಷನ್ ಮಾಡಿ ಓದಿ ಮಾಡಬಹುದು.

ಆಹ್ಹ್ ಏನ್ ಅಡ್ವಾಂಟೇಜ್ ಅಂದ್ರೆ ಯಾರ್ ಹತ್ರನಾದ್ರೂ ವೆಹಿಕಲ್ಡ್ ಪ್ರೋವಿಶ್ವ್ನ್ ಇಲ್ಲ ಅಂದ್ರೆ ಅವ್ರ್ ಈ ತರ ರೆಂಟಲ್ ವೆಹಿಕಲ್ನ ಯೂಸ್ ಮಾಡಬಹುದು.

ಆಹ್ಹ್ ಇದು ಒಂದು ಫ್ರೂಟ್ ಮಾರ್ಕೆಟ್ ದ್ ಸೊ ಇಲ್ಲಿ ನೋಡಬಹುದು ಫ್ರೂಟ್ಸ್ ನ ಎಷ್ಟು ಚೆನ್ನಾಗಿ ಅರೆಂಜ್ ಮಾಡಿ ಅಟ್ಟ್ರಕ್ಟಿವ್ ಆಗಿ ಜೋಡ್ಸಿದರೆ.

ಆ ಇದು ಮದುವೆಗಳಲ್ಲಿ ಹಾಕಿರೋ ಸ್ಕ್ರೀನ್ --

ಇದು ಯಾರದರೂ ಗಾಡಿ ಪಂಕ್ಟರ್ ಆಗಿ ಏರ್ ಕಡಿಮೆ ಆಗಿ ರೊಡಾಗ್ಲಿ ಅಥವಾ ಇನ್ನೇನಾದ್ರೂ ತೊಂದ್ರೆ ಆದ್ರೆ ಸೊ ಈ ತರ ಮೆಕ್ಯಾನಿಕ್ ಶಾಪ ಬರಬಹುದು.